ನಮ್ಮಲ್ಲಿ ಯಾವುದೇ ದೊಡ್ಡ್ ಹೋಟೆಲ್ ಆಗಿರಬಹುದು. ನಾವು ಹಿಂದಿನ ಕಾಲದಲ್ಲಿ ಮಾಡಿರುವ ಕೆತ್ತನೆಗಳನ್ನು --

ಏನೇಯಾಗಲಿ ನಮ್ಮ ಹೆಲ್ಥ್ ಅನ್ನು ನಾವು ಕೇರ್ ಮಾಡ್ಕೋಬೇಕಾದರೆ ನಮಗೆ ಯೋಗ ಮತ್ತು ಜಿಮ್ ಗಳ ಮುಖಾಂತರ ನಮ್ಮ ಹೆಲ್ಥ್ ಅನ್ನು ಸರಿಯಾಗಿ ಇಟ್ಟುಕೊಳ್ಳಲು ಪ್ಲಾನ್ ಮಾಡಬೇಕು.

ಅದರಿಂದ ನಮಗೆ ಯಾವುದು ತೊಂದರೆಗಳು ಇರುವುದಿಲ್ಲ ಅಲ್ಲಿ ನಮಗೆ ಯಾವ ಟೈಮ್ ಗೆ ಬೇಕು ಆಹ್ಹ್ ಟೈಮ್ ಗೆ ತೆಗೆದುಕೊಳ್ಳಬಹುದು ನಾವು.

ಇದರಿಂದ ಅವರು ತಮ್ಮ ಮನಸ್ಸನ್ನು ಬಿಚ್ಚಿ ಎಲ್ಲರ ಮುಂದೆ ತೋರಿಸುಕೊಳ್ಳುಹಾಗೆ ಮದುವೆಯನ್ನು ನಡೆಸಿಕೊಳ್ಳು --

ಮತ್ತು ಫನ್ಕ್ಷನ್ ಗಳಲ್ಲಿ ನಮ್ಮ ಎಲ್ಲ ಖುಷಿಯನ್ನು ಬೇರೆ ಜನರಿಗೆ ತೋರಿಸುವ ಅವ್ರ್ ಜೊತೆ ಹಂಚಿಕೊಳ್ಳುವ ಹಾಗೆ ಬಾರಿಸಿಕೊಳ್ಳುತ್ತಾರೆ.